ಫ್ರೀ ಸ್ಟೈಲ್ ಚೆನ್ನಾಗಿದೆ ಬಟ್ ಯಾವುದುನು ಅಷ್ಟು ಅಟ್ಟ್ರಾಕ್ಟಿವ್ ಆಗಿ ಕಾಣಿಸ್ತಿಲ್ಲ ವಿರಾಟ್ ಕೊಹ್ಲಿ ಈ ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಮ್ಯಾಚ್ ನಡೀತಿದೆ.

ಆದರೂ ಪಾರ್ಕ್ ಲ್ಲಿ ಗಿಡ ಮರಗಳು ಬೆಳೆಯೋದು ವಾಕಿಂಗ್ ಮಾಡಕ್ ಮಾತ್ರ ಸಖತ್ ಫೀಲ್ ಕೊಡುತ್ತೆ.